ಇಲ್ಲಿ ಅನೇಕ ರೀತಿಯ ವಸ್ತುಗಳು ಕೋಕೋ ಕೋಲಾ ಪೆಪ್ಸಿ ಮುಂತಾದವು ನಮ್ಮ ಕಣ್ಣಿಗೆ ಸಿಗುತ್ತವೆ ಮತ್ತು ಮುಂತಾದವುಗಳು ನಮಗೆ ತಿನ್ನಲು ಸಹ ಸಿಗುತ್ತವೆ ಎಂದು ಭಾವಿಸು --

ಮತ್ತು ಅಲ್ಲಿ ಟೀಚರ್ಗಳು ಸಹ ಎಷ್ಟು ಚೆನ್ನಾಗಿ ಅವರಿಗೆ ಹೇಳಿಕೊಡುತ್ತಿದ್ದಾರೆ. ಅಲ್ಲಿ ನಾಲ್ವರು ಇಬ್ಬರು ಟೀಚರ್ ಒಬ್ಬ ಸರ್ ಇದ್ದಾನೆ ಮತ್ತು ಅವರು ಚೆನ್ನಾಗಿ ಸ್ಟುಡೆಂಟನ್ನು ನೋಡಿಕೊಳ್ಳುತ್ತಿದ್ದಾರೆ.